ಈದ್ ಭೀಮಾಯ್ ಯು.ಪಿ.ಐ ಕ್ಯೂ ಆಸ್ ಕ್ಯೂ.ಆರ್ ಕೋಡ್ ಅಂತ್ ಅನ್ರಿ.

ನಮ್ಮದ್ ವೈಟ್ ಹೌಸ್ ಅಂದ್ರ ನಮ್ಮ ಹುಬ್ಬಳಿದ್ ವೈಟ್ ಹೌಸ್ ಕಡೆದ್ ಆಯ್ತ್ ಅನಸ್ತೇತಿ ಇದ .